ನಮ್ ಮನೆಯವರು ಯಾವಾಗಲೂ ಕರ್ಕೊಂಡು ಹೊಯ್ಥೈರ್ಥರೇ ಕೆ ಎಫ್ ಸಿ ಅಲ್ಲಿ. ತಿನ್ಕೊಂಡು ಬರ್ತಿವಿ ಚೆನ್ನಾಗಿರುತ್ತೆ.

ಇಲ್ ನಾಗನಹಳ್ಳಿಯಲ್ಲಿ ಎರಡು ಪಾರ್ಲರ್ ಐತೆ. ಹೋಯಿತಾರೆ ಎಲ್ರು ಏಯೆಬ್ರೌ ಮಾಡ್ಸ್ಕೊಳಕ್ಕೆ. ಈ ಶೇಪ್ ಮಾಡ್ಸ್ಕೊಳಕ್ಕೆ.